ಆಚೆ ಈಚೆ ಕೆಲವು ಕಟ್ಟಡಗಳು ಇದಾವೆ ಜನಗಳು ಓಡಾಡ್ತಾ ಇದ್ದಾರೆ ವಾಹನಗಳು ಕೂಡ ಓಡಾಡ್ತಾ ಇದೆ. ದೂರದಲ್ಲಿ ಒಂದು ಟವರ್ ಕೂಡ ಕಾಣ್ತಾ ಇದೆ. ಒಂದು ಹೈ ಮಾಸ್ಕ್ ದೀಪ ಮತ್ತೊಂದು ಕಡೆ ಮಸೀದಿಯ ಗೋಪುರ ಕೂಡ ಕಾಣ್ತಾ ಇದೆ.

ಇದು ಒಂದು ದೇವಸ್ಥಾನದ ಒಳಾಂಗಣದ ಚಿತ್ರವಾಗಿದೆ ಗುಡಿಯ ಒಳಗಡೆ ದೇವರ ಮೂರ್ತಿಯನ್ನು ನಾವು ಕಾಣಬಹುದು ಹಾಗೆ ಒಂದು ಸಣ್ಣದಾದಂತಹ ಒಂದು ಗರ್ಭಗುಡಿ ಇದು.

ಅದಕ್ಕೆ ಚಿನ್ನದ ಲೇಪಿತ ಬಾಗಿಲನ್ನು ಕೂಡ ಇಲ್ಲಿ ಮಾಡಲಾಗಿದೆ ಹಾಗೆ ಹೊರಗಡೆ ಭಕ್ತಾಧಿಗಳು ಬಂದು ಕೂತು ಧ್ಯಾನ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಇಲ್ಲಿ ನಾವು ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ದೇವಸ್ಥಾನದ ಒಳಾಂಗಣ ನಮಗೆ ಕಾಣಿಸ್ತಾ ಇದೆ ಬಹುಶಃ ಬುದ್ಧ ದೇವರ ಒಂದು ದೇವಸ್ಥಾನ ಇದು ಅಲ್ಲಿ ಸುಂದರವಾದಂತಹ ಬಿಳಿ ಕಲ್ಲಿನಿಂದ ಮಾಡಿರುವಂತಹ ಮೂರ್ತಿ ಇದೆ.

ಹಾಗೆ ಈಗ ಅಲ್ಲಿ ಕೂತು ಮೀನು ಹಿಡಿಯುವಂತಹದ್ದು ಅಥವಾ ಕೆರೆಯ ಸೌಂದರ್ಯವನ್ನು ವೀಕ್ಷಣೆ ಮಾಡುವಂತಹದ್ದು ಕೂಡ ಮಾಡಬಹುದಾಗಿದೆ ಸುಂದರವಾದಂತಹ ಮೆಟ್ಟಿಲುಗಳನ್ನು ಕೂಡ ಇದಕ್ಕೆ ಮಾಡಿದ್ದಾರೆ.